ಮತ್ತೆ ದೊಡ್ಡ್ ಗಿಡ ಆದ್ರೆ ತಣ್ಣನೆ ಗಾಳಿ ಕುರಕ್ಕೂ ಚೆನ್ನಾಗ್ ಅಲ್ಲಿ ಪ ಯಾರಾದರೂ ಸುಸ್ತು ಆದಾಗ ವಯಸ್ಸು ಆದವರು ಕುರಕ್ಕೂ ಬೇಕ್ ಅಲ್ಲಿ ಹೇ ಆಕ್ಸಿಡೆಂಟ್ ಆಗೋದು ಕಮ್ಮಿ ಇರುತ್ತೆ ಆದ್ರೆ ಸ್ಪೆಶಾಲಿಟಿ ಚೆನ್ನಾಗಿ ಇರುತ್ತೆ.